ಚಿತ್ರದಲ್ಲಿ ನಾವು ಹಲವಾರು ಚಿಕ್ಕ ಚಿಕ್ಕ ಕಟ್ಟಡಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಶಾಲಾ ಆವರಣದ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ಎರಡು ಬಸ್ಸ ಅನ್ನು ಸಹ ಕಾಣಬಹುದಾಗಿದೆ.

ಈ ಸ್ಥಳದಲ್ಲಿ ನಾವು ಹಲವಾರು ಕಾರ್ ಗಳು ನಿಲ್ಲಿಸಿರುವುದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಕೆಂಪು ಬಣ್ಣದ ಕುರ್ಚಿಯೊಂದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ಜನರು ಬುಟ್ಟಿಯಲ್ಲಿ ಏನನ್ನೊ ತಂದಿರುವುದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ಜನರನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ವಿದ್ಯುತ್ ದೀಪಗಳನ್ನು ಸಹ ಕಾಣಬಹುದಾಗಿದೆ.

ಚಿತ್ರದಲ್ಲಿ ನಾವು ಹಲವಾರು ಆ ಮಹಿಳೆಯರನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ವಿದ್ಯಾರ್ಥಿನಿಯರನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ನವಿಲು ಸುಂದರವಾಗಿ ರಕ್ಕೆ ಹರಡಿರುವುದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಕಿತ್ತಳೆ ಮೋಸಅಂಬ್ರೆ ದಾಳಂಬರೇ ಸೇರಿದಂತೆ ಹಲವು ಹಣ್ಣುಗಳನ್ನು ಗುಂಪಲ್ಲಿರುವುದನ್ನು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಮೀನು ಮಾರುಕಟ್ಟೆ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಯಾವುದೋ ಒಂದು ಮಸೀದಿಯ ಒಳಭಾಗದ ಚಿತ್ರವೆಂದು ತಿಳಿಯಬಹುದು.

ಈ ಚಿತ್ರದಲ್ಲಿ ನಾವು ನಮ್ಮ ದೇಶದ ಬಾವುಟವನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಸಿರು ಬಣ್ಣದ ಹುಲ್ಲ ಹುಲ್ಲನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಬಿಳಿಯ ಬಣ್ಣದ ದೊಡ್ಡದಾದ ಕಟ್ಟಡ ಒಂದನ್ನು ಸಹ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಯಾವುದೊ ಒಂದು ಸಮಾರಂಭದ ಚಿತ್ರವೆಂದು ತಿಳಿಯಬಹುದು.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಕಟ್ಟಡಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿ ಒಬ್ಬನನ್ನು ಸಹ ಕಾಣಬಹುದಾಗಿದೆ

ಈ ಚಿತ್ರದಲ್ಲಿ ನಾವು ಹಲವಾರು ವಿದ್ಯುತ್ ದೀಪಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಯಾವುದೋ ಒಂದು ಅಂಗಡಿಯ ಚಿತ್ರವೆಂದು ತಿಳಿಯಬಹುದು.